ಮತ್ತು ಯಲ್ಲೋದ ಶನಮಾಡಲಾತದ ಮತ್ತು ಒಬ್ಬ ಫೋಟೋ ತಗಿ ಲಾತಾನ --

ಇಲ್ಲಿ ಮಕ್ಕಳ ಆಟ ಮಾಡುದ ಸಾಮಾನ ಅದ.

ಇಲ್ಲಿ ಆರು ಕಲ್ಲಗೋಳ ಇಕ್ಕ್ಯಾರ ಮತ್ತು ಇಲ್ಲಿ ಇದು ಒಂದು ಬಿರಿಜ್ ಅದ.

ವಿದ್ಯಾರ್ಥಿಗೆ ಅಸ್ತ್ರಾಕ್ ಅಕಾಡೆಮಿಕ್ ಅಂತಾದ ಇಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥಮೆಟಿಕ್ --

ಇದು ಒಂದು ಕಂಪನಿ ಅದ ಕಂಪನಿ ಹೆಸರು ನ್ಯಾಷನಲ್ ಕಾರ್ ಎ_ಸಿ ಅಂತ್ ಹೇಳ್ತಾರ.

ಇದು ಒಂದು ಬಿಲ್ಡಿಂಗ್ ಅದ ಬಿಲ್ಡಿಂಗ್ ದಾಗ ಯಾಡ್ ಮೂರ್ ಆ ಟೇಬಲ್ ಗಳವ.

ಬಾಲ್ ಗಳು ಎಲ್ಲಾ ಸಾಮಾನುಗಳ್ ಅವ ಮಕ್ಕಳ್ ಆಡ್ದಿವು ಎಲ್ಲಾ ಸಾಮಾನಗಳ್ ಅವ --